ಇದು ಮೊಬೈಲ್‌ ಶಾಪ್‌ ಇಲ್ಲಿ ಕಾಣುತ್ತಿರುವ ಮೊಬೈಲ್‌ ಎಲ್ಲಾ ವಿವೋ ಕಂಪನಿಯವು ವಿವೋ ಕಂಪನಿ ಚೆನ್ನಾಗಿ ಇರುತ್ತೆ. ಎಂ.ಐ. ವಿವೋ ಮತ್ತೆ ರೀಯಲ್‌ ಮೀ ಓಪೋ ಪ್ರತಿಯೊಬ್ಬರಿಗೆ ಪೋನ್ ಬೇಕೇ ಬೇಕು ಇವಾಗ.

ಇದು ಚಿಕ್ಕ ಮಕ್ಕಳಿಗೆ ಬಹಳ ಇಷ್ಟ ಪ್ಲೇಸ್‌ ಇದು. ಅಂದ್ರೆ ಗೇಮ್ಸ್‌ ಇದಾವ. ಮತ್ತೆ ಅವು ಪೂರ್ತಿ ಗೇಮ್ಸ್ ಮತ್ತೆ ವಾಟರ್‌ ಬೀಳೋದು --

ಸಣ್ಣ್ ಸಣ್ಣ್ ಗಿಡಗಳು ಒಂಥರಾ ಕಾಡು ತೈ ಕಾಡು ಟೈಪ್‌ ಮಾಡ್ತಾ ಇದಾನ.

ಮತ್ತೆ ಕೆಲವೊಂದು ಐಟಂಸ್‌ ಇದಾವ.